ಸ್ವಲ್ಪ ಜನ ಕೈಕಾಲು ಮುಖಗಳನ್ನೆಲ್ಲಾ ತೊಳಕೊಳ್ಳತ್ತಾ ಇದಾರೆ.

ಒಂದು ಬಿಲ್ಡಿಂಗ್ ದೃಶ್ಯ ಇದೆ ಅಮ್ ಅಹ್ ಬಿಲ್ಡಿಂಗ್ ಮುಂದೆ ಎರಡ ಬೈಕ್ ನಿಂತಿದೆ ಮತ್ತೆ ಮೂರ್ ಮರಗಳಿದವೆ.

ಬಿಲ್ಡಿಂಗ್ ಮೇಲೆ ಒಂದ ಬೋರ್ಡ್ ಇದೆ ಆ ಬೋರ್ಡ್ ಅಹ್ ಕ್ಲಿಯರ್ ಆಗಿ ಕಾಣತ್ತಾ ಇಲ್ಲಾ ಮತ್ತೆ ಒಂದೇ ಅಹ್ ನೇರಳೆ ಕಲರ್ ಆಕಾಶ ದೃಶ್ಯ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು.

ಇಲ್ಲೊಂದು ಫೀಲ್ಡ್ ದೃಶ್ಯ ಕಾಣತ್ತಾ ಇದೆ ಸುತ್ತಮುತ್ತಲಾ ತುಂಬಾ ಬಿಲ್ಡಿಂಗ್ಸ್ ಗಳು ಕಾಣ್ತ್ತಾಇದಾವೆ.

ಮತ್ತು ನಿರ್ಮಾಣ ಆಗತ್ತೀರೊ ಕಟ್ಟಡ ಕೂಡ ಇಲ್ಲಿ ಕಾಣ್ತಾ ಇದೆ.

ಈ ಅಹ್ ಬಿಲ್ಡಿಂಗ್ ಇಂದ ಎದ್ರುಗಡೆ ಎರಡ್ ಗಿಡಗಳಿದವೆ.

ಮತ್ತು ಇಲ್ಲಿ ಮೂರ್ ವೆಹಿಕಲ್ಸ್ ನಿಂತಿದೆ ಅಹ್ ಮೂರ್ ಕಾರ್ ಅಂತ ಹೇಳಬಹುದು ಒಂದು ಬ್ಲೂ ಕಲರ್ ಕಾರು ಎರಡು ವೈಟ್ ಕಲರ್ ಕಾರು .

ಇದು ರಾತ್ರಿ ತೆಗದಿರೋ ದೃಶ್ಯ ಅಂತ ಹೇಳ್ಬೋದು.

ಅಹ್ ಮರದ ಕೆಳಗಡೆ ಮರಳಿದೆ ಅಲ್ಲಿ ನೀರನಿಂದ ಸ್ವಲ್ಪ ದೂರದಲ್ಲಿ --

ಇಲ್ಲಿ ಯಾವದೇ ರೀತಿಯ ಜನಗಳ್ ಇದ್ದಂಗ್ ಕಾಣ್ತಾ ಇಲ್ಲಾ.

ಅಹ್ ಫ್ಯಾನ್ ನಿ ಇರುವ ಹಾಗೆ ಮದ್ಯದಲ್ಲಿ ವ್ರತ ಸುತ್ತಮುತ್ತ ಅಹ್ ಆರು ರೆಕ್ಕೆಗಳ ತರ ಇದೆ.

ಮತ್ತೆ ಆಕಾಶ ವೈಟ್ ಕಲರ್ ರಲ್ಲಿ ಕಾಣತ್ತಾ ಇದೆ.

ಆ ಜನಗಳೆಲ್ಲಾ ಬ್ಯಾನರ್ ಇಂದ ನೋಡತ್ತಾ ಇದಾರೆ.

ಅಲ್ಲಲ್ಲಿ ಗ್ರೀನ್ ಕಲರ್ ಬೊಕ್ಸೆಸ್ಗಳು ಅಹ್ ಸ್ಟೀಲ್ ಕಲರ್ ಬೊಕ್ಸೆಸ್ಗಳೆಲ್ಲ ಕಾಣ್ತ ಇದೆ.

ಅಹ್ ಅದಕ್ಕೆ ನಾವು ಇದು ರಾತ್ರಿ ವೇಳೆ ನಡಿತಾ ಇದೆ ಅಂತ ಕೂಡ ಹೇಳಬಹುದು.

ಇದು ಒಂದು ಮಸೀದಿಯ ದೃಶ್ಯ ತರ ಕಾಣ್ತಾ ಇದೆ .

ವೈಟ್ ಕಲರ್ ಶರ್ಟ್ ಆಂಡ್ ಪಂಚೆ ಹಾಕಿದರೆ.

ಅಲ್ಲಿ ಒಂದು ಗಡಿಯಾರ ಕೂಡ ಕಾಣತ್ತಿದೆ ಅಲ್ಲಿ ಎರಡು ಎಂಟು ಅಂತ ಟೈಮಿಂಗ್ ತೋರ್ಸತ್ತಿ --

ಅವ್ರು ಅಹ್ ಒಬ್ರು ಅಹ್ ಬ್ಲಾಕ್ ಕಲರ್ ಶರ್ಟ್ ಹಾಕಿದರೆ ಒಬ್ರು ಗ್ರೀನ್ ಕಲರ್ ಶರ್ಟ್ ಹಾಕಿದರೆ.

ಅಲ್ಲಲ್ಲಿ ಗಿಡಗಳು ಅಹ್ ನದಿದಡ ಕೂಡ ಕಾಣತ್ತಾ ಇದಾವೆ. ಅಹ್ ಒಬ್ರು ಸ್ಪೆಕ್ಟ್ ಹಾಕಿದರೆ ಆ ಪುರುಷರಲ್ಲಿ.

ಇಲ್ಲಿ ಒಂದ ಸಂಸ್ಥೆ ಕಾಣತ್ತಿದೆ ಆ ಸಂಸ್ಥೆ ಹೆಸ್ರು ವಿಬ್ ಹುಬ್ ಅಂತ.

ಆ ಬೋರ್ಡ್ ಲಿ ಅಹ್ ಆಫೀಸ್ ನಂಬರ್ಸ್ ಕಾಂಟೆಕ್ಟ್ ಮಾಡೋದಕ್ಕೆ ಕೂಡ ಹಾಕಿದ್ದಾರೆ .

ಅಹ್ ಆರ್ಸಿಸ್ ಮೇಲೆ ಅಲ್ಲಲ್ಲಿ ಲೈಟಿಂಗ್ಸ್ ಗಳಿಂದ ಡೆಕೋರೇಷನ್ ಮಾಡಿದ್ದಾರೆ.

ಮೇಜಿನ ಮೇಲೆ ಅಮ್ ಅಹ್ ಸ್ಕ್ರೀನ್ ಗಳನ್ನೆಲ್ಲಾ ಹಾಕಿ ಕವರ್ ಮಾಡಿದಾರೆ ಡೆಕೋರಟ್ ಮಾಡಿದಾರೆ.

ಅಲ್ಲಲ್ಲಿ ಬಂಡೆ ಕಲ್ ಮೇಲೆ ಕೇಸರಿ ಕಲರ್ ಗ್ರೀನ್ ಕಲರ್ ರಿನ್ ಕಲರ್ ತರ ಕಾಣ್ತ್ತಾ ಇದೆ.

ಇದು ಒಂದು ಬಸ್ಸಿನ ದೃಶ್ಯ ಅಂತ ಹೇಳಬಹುದು ಅವು ಇಲ್ಲಿ ತುಂಬಾ ಚೇರ್ಸ್ಸ್ ಗಳು ಕಾಣತ್ತಾ ಇದಾವೆ.

ಒಬ್ರು ನಿತ್ತಿದರೆ ಅಮ್ ನಮಸ್ಕಾರ ಮಾಡಿ ನಿಂತಿರೋ ದೃಶ್ಯ ಕಾಣುತ್ತೆ ಸ್ಟ್ಯಾಚು ಕಾಣತ್ತಾ ಇದೆ.

ಆ ಕೆಳಗಡೆ ಆಮ್ ಚಿಕ್ಕ ಚಿಕ್ಕ ಬಂಡೆಯಿಂದ ಡೆಕೋರೇಷನ್ ಮಾಡಿದರೆ.

ಮತ್ತೆ ಅಹ್ ಹೋಟೆಲ್ ಅಲ್ಲಿ ಅಹ್ ಕಾರ್ ಗಳನ್ನೆಲ್ಲಾ ನಿಲ್ಸಕ್ಕೆ ಕೆಳಗಡೆ ಗ್ರೌಂಡ್ ಕೂಡ ಇದೆ.

ಎರಡ ಮೂರ್ ಗಿಡಗಳು ಕಾಣತ್ತಿದೆ ಸುತ್ತ ಗ್ರೌಂಡ್ ಕೂಡ ಇದೆ.

ಅಹ್ ಆ ಶರ್ಟ್ ಮೇಲೆ ಅಹ್ ಲೇಟಸ್ ಗಳು ಕೂಡ ಇಲ್ಲಿ ಕಾಣತ್ತಿದೆ.

ಇದೊಂದು ಕೆನರಾ ಬ್ಯಾಂಕಿ ನ್ ದೃಶ್ಯ ಅಂತ ಹೇಳಬಹುದು.

ಕೆನರಾ ಬ್ಯಾಂಕ್ ಅಂತ ಒಂದು ಬೋರ್ಡ್ ಹಾಕಿದರೆ.

ಫುಲ್ಲು ವಾತಾವರಣನು ಗಿಡಮರಗಳಿಂದ ಫುಲ್ಲು ಮುಚ್ಚಕೊಂಡಿದೆ ಅಂತ ಕಾಣತ್ತಾ ಇದೆ.

ಅಹ್ ಇಲ್ಲಿ ಪುರುಷರು ಕೂಡ ಕಾಣ್ತಿದಾರೆ ವೈಟ್ ಕಲರ್ ಶರ್ಟ್ ಹಾಕಿದಾರೆ.

ಅವ್ರು ಉಮ್ಮ್ ಯಲ್ಲೋ ಕಲರ್ ಶರ್ಟ್ ಹಾಕಿದರೆ.

ಅಲ್ಲೊಂದು ಟಿವಿ ಕೂಡ ಕಾಣತ್ತಾ ಇದೆ ಸಲೂನ್ ಮಾಡ್ಸಕೊಳ್ಳೋರು --

ಬ್ಲೂ ಕಲರ್ ಶಾಲ್ ಹಾಕೊಂಡಿದರೆ.